ಹಾಗು ಇಲ್ಲಿ ದೊಡ್ಡದಾದ ಸಮಾರಂಭಡೆಕೋರೇಷನ್ ಮಾಡಿದ್ದಾರೆ ನೋಡಲುಇಲ್ಲಿ ತುಂಬಾ ಸುಂದರವಾಗಿ--.

ಒಂದು ರೀತಿಯ ಚಿತ್ರಣವಾಗಿದ್ದು ಇಲ್ಲಿ ಒಂದು ರೀತಿಯ ಇವರು ಅ ಒಂದು ರೀತಿಯ ಕಟ್ಟಡವನ್ನು ಕಟ್ಟುತ್ತಿರುವ ಚಿತ್ರಣವನ್ನು ನೋಡಬಹುದು . ಇಲ್ಲಿ ಸಿಮೆಂಟ್ ಹಾಗೂ ಇತ್ಯಾದಿ ಮರಳು ಇಟ್ಟಿಗೆ ಇತ್ಯಾದಿಗಳ ಸಹಾಯದಿಂದ ಇಲ್ಲಿ ಒಂದು ಕಟ್ಟಡವನ್ನು--

ಇಲ್ಲಿ ಒಂದಿಷ್ಟು ಕೂಡ ಹಾಕಿದಾರೆ ಇಲ್ಲಿ ಮರ ಗಿಡ ಕೂಡ ಬೆಳ್ದಿದೆ ಇಲ್ಲಿ ಒಂದು ರೀತಿಯಲ್ಲಿ ಕಂಬ ಕೂಡ ಇದೆ. ಇಲ್ಲಿ ಒಬ್ಬ ವ್ಯಕ್ತಿ ರೋಡನಲ್ಲಿ ಹೋಗ್ತಾಯಿದಾನೆ .